ಮಗ ಇದು ರೈಚೂರ್ ಬಸ್ಸ್ ಸ್ಟ್ಯಾಂಡ್ ಕಾಣಿಸ್ತಾಇದೆ .

ಇದೇನಿದು ಏನ್ ಫಂಕ್ಷನ್ ನಡ್ದಾದ .

ಅಹ್‌ ಮಾಸ್ಕ ಅಂತಾ ಕಾಣ್ತಾ ಅದರ ಮೆಲಗಡೆ ಕ್ರಾಸ ಮಾರ್ಕ ಇರೊದ್ರಿಂದ ಯಾವದೊ ಕ್ರಿಶ್ಚನ ವರದ್ದು--

ಅಹ್‌ ಮಾಸ್ಕ ಅಂತಾ ಕಾಣ್ತಾ ಅದರ ಮೆಲಗಡೆ ಕ್ರಾಸ ಮಾರ್ಕ ಇರೊದ್ರಿಂದ ಯಾವದೊ ಕ್ರಿಶ್ಚನ ವರದ್ದು--

ಹೋ ಮಚ್ಚಾ ಇದು ನಮ್ಮ ನಮ್ಮ ಫ್ರೆಂಡ್ ದು ಪೆಟ್ರೋಲ್ ಬಂಕೆ ಇದು .

ಮಸೀಝ್ ದೊಡ್ಡದಿದೆ ಕೆಳ್ಗ ಅವ್ರೆಲ್ಲ ನಮಾಝ್ ಅಲ್ಲಿ ದರ್ಗಾಗಳೆಲ್ಲ ನಮಾಝ್ ಮಾಡಕ್ಕೋಕ್ತಾರ.

ಅವ್ರು ನಮಾಝ್ ಮಾಡೊ ಸ್ಥಳದಾಗ ಅವ್ರು ಬಟ್ಟೆ ಹಾಸಿದಾರ ಶಿಸ್ತಾಗ ಕೂಡ್ಬೇಕು ಪ್ರಾರ್ಥನೆ ಭಕ್ತಿಯಿಂದ ಮಾಡ್ಬೇಕು.

ಮತ್ತೆ ಎಲ್ಲ ಒಂದು ಏನೋ ಇರ್ಬಹುದು ಅದು ಫಂಕ್ಷನ್ ಇರ್ಬಹುದು ಪೂಜೆ ಗೀಜೆ ಎಲ್ಲ ಚಲೋ ಮಾಡ್ತ ಇದಾರೆ.

ಇದು ಒಂದು ದೇವಸ್ಥಾನದ ಎಲ್ಲಿ ಅದ ಅಂತ ಗೊತ್ತಿಲ್ಲ ದೇವಸ್ಥಾನದ ಮತ್ತ ಗಿಡಗಳಾವ .

ಎಷ್ಟು ಸೌಂದರ್ಯ ಎಷ್ಟು ಚೆಂದ ಎಷ್ಟು ಚಂದ ನೋಡ್ ಅವೆಲ್ಲ.

ಇಲ್ಲಿ ನಾನು ನೋಡುತ್ತಿರುವ ಎಲ್ಲ ಚಿಕ್ಕಚಿಕ್ಕ ಮಕ್ಕಳು ಡಾನ್ಸ್ ಮಾಡುತ್ತಾ ಇದ್ದಾರೆ ಡಾನ್ಸ್ ಅಕ್ಯಾಡಮಿ ಅಂತ ಬರದಿದ್ದಾರೆ .

ಆ ಇಲ್ಲ ಚೆನ್ನಾಗ ಅದಾ ಹೌದ ಮತ್ತೆ ಲೈಟ್ಗಳು ಕಾಣಕತ್ತಾವ ಅಲ್ಲಿ .

ನಾನು ನೋಡಿದ್ದ ಫೋಟೋ ದ ಪ್ರಕಾರ ಈ ಫೋಟೋ ದಲ್ಲಿ--

ಹ್ಹು ಗಿಡಗೊಳು ಬೆಳೆಸ್ಯಾರ ಮತ್ತೆ ಇಕಡೆ ಸೈಡಗೆ ಹೊಡ್ಡಿಂದಗಾದ ಅಲ್ಲಿ ಗಾಡಿಗೊಳ ನಡಸಬಹುದು ಹೊಲಕ ಬರದ --

ಇದು ನಮ್ಮ ಬಸ್ಸ್ ಸ್ಟ್ಯಾಂಡ್ ರೈಚೂರಲ್ಲಿ ಬಸ್ಸ್ ಸ್ಟ್ಯಾಂಡ್ ಇದೆ ಬಸ್ಸ್ ಸ್ಟ್ಯಾಂಡ್ ಹಿಂದ್ಗಡೆ ಈ ಗುಡ್ಡ ಈ ಗುಡ್ಡ ಮೇಲೆ ಒಂದು ದರಾಗ ಇದೆ ಅದು ಯಾವ್ ದರ್ಗಂತ ಗೊತ್ತಿಲ್ಲ.

ಅಂದ್ರೆ ಒಂದು ದರ್ಗಾದ ಅಂದ್ರೆ ಗುಡ್ಡ ಮಾತ್ರ ಸ ಜಬರದಸ್ತ್ ದೊಡ್ಡದದ ಅದು ದಡ್ಡ ಇದ ಇದ್ದಂಗ ಅದ ಅದು.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

ಬೆಟ್ಟವು ನೋಡಲು ಬರುತ್ತಿದ್ದೇ ಇಲ್ಲಿ ಎರಡು ಮರಗಳು ಕಾಣಿಸಲು ಬರುತ್ತಿದ್ದೇ ಇಲ್ಲಿ ಇಬ್ಬರು--